ಐದು ಮಂದಿ ಹುಡಿಗೀರ್ ಕುಡಿ ಟ್ರಿಪ್ ಬಂದರ್ ಕಾಡನಾಗ್ ಅವು ಮಸ್ತ್ ಅದ್ ಪ್ಲೇಸ್ ಮಾತ್ರ ಅಚ್ಚ ಕಾಣಕತ್ ಎಲ್ಲಾ. ನಾವಿ ಹೋಗಬೇಕ್ ಟ್ರಿಪ್ ಗೆ .

ಸಂಗಮೇಶ್ವರ ಆಸ್ಪತ್ರೆ ನಾನು ಒಂದ ಸಲ ಚಿಕ್ಕೋನ್ ಇದ್ದಾಗ ಅಡ್ಮಿಟ್ ಆಗಿದ್ದೆ .

ಇದು ನನ್ನ ಹತ್ರನೇ ಆಯ್ತೆ ಗುಲ್ಬರ್ಗಾದಲ್ಲಿ ಇದಿ ಗುಲ್ಬರ್ಗಾ ಇದೇನೋ ಸನ್ ಪ್ಯೂರ್ ಚರ್ಚು .